ನಾನು ನೋಡುವ ಹಾಗೆ ಈ ಪೋಸ್ಟ್ ಬೋಕ್ಸ್ --

ಈ ಪೋಸ್ಟ್ ಬೋಕ್ಸಿನ ಬಳಿ ಒಬ್ಬ ಮನುಷ್ಯ ಕುತೌನ್‌ ಕೂತಿದ್ದಾನೆ.

ಆ ಹೆಣ್ಣುಮಕ್ಕ್ಳು ಸ್ಕರ್ಟ್ ಶರ್ಟ್ ಹಾಕೊಂಡಿದ್ದಾರೆ ಮತ್ತೆ ಗಂಡ್ ಮಕ್ಕ್ಳು ಶೋರ್ಟ್ .

ಹೆಣ್ಣು ಭರನಾಟ್ಯಮ್ಮನ್ನು ಮಾಡುತ್ತಿದ್ದಾರೆ ಭರನಾಟ್ಯಮ್ಮನ್ನು ಭರತನಾಟ್ಯಮ್ಮ್ ವಸ್ತ್ರ ಧರಿಸಿ.

ಆ ಇದರ ಕಲರ್ ಬ್ಯ್ಲಾಕಿದೆ ಪೆಡಲ್ ಸ್ಟ್ಯಾಂಡ್ ಬಂದು ವೈಟ್ ಕಲರಲ್ಲಿ ಮಾಡಲಾಗಿದೆ ಅದರ ಪಕ್ಕಾನು --

ನಾನು ನೋಡುವ ಹಾಗೆ ಇದು ಕೋಲೇಜ್ ಲೈಬ್ರೆರಿ .

ಚಿತ್ರ ಇಲ್ಲಿ ಅದರ ಮುಂದೆ ಕಾರ್ ಮತ್ತು ಗಾಡಿಗಳನ್ನು ಪಾರ್ಕ್ ಮಾಡಲಾಗಿದೆ.

ಪೋಸನ್ನು ಮಾಡುತ್ತಿದ್ದಾರೆ ಚೆನ್ನಾಗಿ ಸ್ಮೈಲನ್ನು ಕೊಡುಕೊಂಡು.

ಇದು ಈಷ್ ಕಲೆಕ್ಷನ್ ಎನೊ ಬಟ್ಟೆ ಅಂಗಡಿ.

ಆ ನಾಕು ಸ್ಟ್ಯಾಚು ಮತ್ತು ಚಿಕ್ಕ ಮಕ್ಕಳ ಸ್ಟ್ಯಾಚು ಎಂಟ್ರೆನ್ಸಲ್ಲಿ ಕಾಣಿಸ್ತಿದೆ --

ಅಹ್ ಒಂದು ವೈಟ್ ಬಿಲ್ಡಿಂಗ್ ಇದರ ಬಿಲ್ಡಿಂಗ್ ನ ಹೆಸರನ್ನು ಬ್ಲೂ ಕಲರ್ ಬೋರ್ಡ್ ನಲ್ಲಿ ಹಾಕಿ --

ಇದರ ಮೆಲೆ ಇಂಡಿಯ ಫ್ಲೆಗನ್ನು ಹಾರಿಸಲಾಗಿದೆ.

ಆ ನಾನು ನೋಡುವ ಹಾಗೆ ಇದು ಟ್ರ್ಯಾವೆಲ್ ಬಸ್ಸ್ --

ಈ ಬಸ್ಸಿನ ಕಲರ್ ಆರೆಂಜ್ ವೈಟ್ ಇದೆ ಈ ಬಸ್ಸಲ್ಲಿ --

ಇಲ್ಲಿ ಕೂರಲು ಟೇಬಲಿನ ಕಂಪಾರ್ಟ್ಮೆಂಟ್ಸ್ ಕಾಣುತ್ತಿದೆ .

ಸುಮಾರು ನೆಂಟರು ನಿಂತಿದ್ದಾರೆ ಮತ್ತು ಅಲ್ಲಿ ಬರು --

ರೂಫ್ ಟೊಪಲ್ಲಿ ಚೆಕ್ಸಿನ ಬಟ್ಟೆಯಿಂದ ಮಾಡಲಾಗಿದೆ.

ಆ ನಾನು ನೋಡುವ ಹಾಗೆ ಇದು ಸರ್ವೀಸ್ ಸ್ಟೇಷನ್ ಇಲ್ಲಿ ಒಂದು ಆಟೊವಿನ ವಿನ ಸರ್ವೀಸ್ ಮಾಡಲಾಗಿದೆ .

ಇಲ್ಲಿ ಒಂದು ಆಕ್ಟಿವ ಬ್ಲೂ ಕಲರ್ ಇದೆ ಇನ್ನೊಂದು ಅ ಗೇರ್ ಗಾಡಿ ಇದೆ.

ಕೋಲೇಜ್ ಬ್ಯಾಗ್ ಹಾಕೊಂಡು ಪುಸ್ತಕವನ್ನು ತಕೊಂಡು ನಿಂತಿದ್ದಾನೆ ಓದಿತ್ತಿದ್ದಾನೆ.

ಮತ್ತೆ ಮೇಲೆ ನೇಮ್ ಬೋರ್ಡನ್ನು ನೋಡಬಹುದು ಸೈಡಿನಿಂದ ಮತ್ತೆ ಆಚೆ ಒಂದು --

ಕಾರ್ ಪಾರ್ಕ್ ಮಾಡಲಾಗಿದೆ ಗಿಡ ಚಿಕ್ಕ ಗಿಡಗಳನ್ನು ಇಟ್ಟಿದ್ದಾರೆ ಅದರ ಎಲೆಗಳು ಎದುರಲ್ಲಿ ನೋಡಬಹುದು.

ಆ ಜನರು ಓಡುತ್ತಿದ್ದಾರೆ ಎರಡು ಜನ ಮಾಸ್ಕನ್ನು ಹಾಕಿ ನಿಂತಿದ್ದಾರೆ ಇನ್ನೊಬ್ಬರು ಅದನ್ನು ವೀಕ್ಷಿಸುತ್ತಿದ್ದಾರೆ.

ಇಲ್ಲಿ ಜನರು ಬ ಬನಿಯನ್ನು ಹಾಕೊಂಡು ಕುತಿದ --

ಇಲ್ಲಿ ಪ್ರೈಸ್ ಟ್ಯಾಗನ್ನು ಹಾಕಿದ್ದಾರೆ ಅದಕ್ಕು ಒಂದು ಫ್ಲೋರ್ ಕಾಣಿಸ್ತಿದೆ ಇಲ್ಲಿ --

ನಾನು ನೋಡಿದ ಹಾಗೆ ಇದಿ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಇದರ ನೇಮನ್ನು ಇಂಗ್ಲೀಷಲ್ಲಿ ದೊಡ್ಡದಾಗಿ ಬರೆಯಲಾಗಿದೆ.

ನೀರಿನ ವೇವ್ಸ್ ಅನ್ನು ಕಾಣಿಸ್ತಿದೆ ಒಂದು ಮರ ಇದೆ ಮರದ ಲೀವ್ಸ್ ಗಳನ್ನು ಕಾಣಿಸುತ್ತಿದೆ.

ಇದನ್ನು ನೋಡು ಹಾಗೆ ಇಲ್ಲಿ ಚಿಕ್ಕ ಒಂದು ಅಂಗಡಿಗಳಿವೆ.

ಇಲ್ಲಿ ಸ್ಪೋರ್ಟ್ಸ್ನ ವಸ್ತುಗಳನ್ನು ಸಿಗುತ್ತವೆ ಆಚೆ ಒಂದು ಗಾಡಿಯನ್ನು ನಿ ನಿಲ್ಲಿಸಲಾಗಿದೆ .